ಹೌದು ಮನೆಕಟ್ಟುದು building ಮಾಡುದು.

ನೋಡ್ಬೇಕು ಇನ್ನು ಅಂದ್ರೆ ಇವಾಗ ವಾತಾವರಣಕ್ಕೆ ಎಲ್ಲುಸ ಹೋಗ್ಲಿಕೆ ನಮ್ಗೆ ಹೆದರಿಕೆ ಆಗ್ತದೆ.

ಹೌದು ಹೌದು ಅಂದ್ರೆ ಸ್ವಲ್ಪ ಗಾಳಿಯಲ್ಲಿ ಹೋದ್ರೆ ಸ್ವಲ್ಪ ಶೀತ ನೆಗಡಿಯೆಲ್ಲಾ ಸುರು ಆಗುತ್ತೆ.

ಮತ್ತೊಂದು ಎರಡು ಮೂರ್ ದಿವಸ ರಜೆ ಹಾಕ್ಬೇಕಾಗ್ತದೆ ಮಕ್ಳಿಗೆ.

ಹ್ಮ್ ಅಂದ್ರೆ ಬೇಗ ಮಕ್ಕಳಿಗೆ ಬರುತ್ತೆ ಅಲ್ಲಾ, ಇವಾಗ ಸ್ವಲ್ಪ school ಅಲ್ಲೇ ಅಲ್ಲಾ ಸುರುವಾಗುದು ಅಲ್ಲಾ? ಹೌದು ಮತ್ತೆ ಈಗ school ಅಲ್ಲಿ ಸ್ವಲ್ಪ strict ಮಾಡಿದ್ದಾರೆ, ಶೀತ ಎಲ್ಲಾ ಇದ್ರೆ ಮಕ್ಳನ್ನ ವಾಪಸ್ಸೆ ಕಳಿಸ್ತಾರೆ . ಹೌದ್ ಹೌದ್ ಹೌದು, ಅದೇ ಈಗ ನಮ್ ಮಗನಿಗೆ ಸಾ ಕಣ್ಣು ಕಣ್ಣು ನೋವು ಇತ್ತು ಅವನಿಂದ ನಂಗ್ ಬಂತು ತಾಯಿಗ್ ಬಂತು.

ಹಾ ಅದ್ರಿಂದ ಇವಾಗ ಅದೇ ವಾತಾವರಣದಲ್ಲಿ ಏನಂತಾನೆ ಅರ್ಥಾಗ್ತಿಲ್ಲ

ಹ್ಮ್ ಮುಂಚೆಯಾದ್ರು ಜೂನ್ ನಿಂದ ಆಗಸ್ಟಿಲ್ಲಾ ಸೆಪ್ಟೆಂಬರ್ ತನಕ ಮಳೆ ಇತ್ತು. ಇವಾಗ ಜೂನಿಗೆ ಸುರು ಆದ್ರೆ ಡಿಸೆಂಬರ್ ತನಕ ಬರ್ತಾ ಇದೆ.

ಹ್ಮ್ ಮತ್ತೆ ನೋಡಿದ್ರೆ ಫೆಬ್ರವರಿ ಮಾರ್ಚ್, ಅದೇ ಅಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ cyclone ಶುರು ಆಗ್ತದೆ, ಇಲ್ಲಿ ಮಳೆ ಬರ್ತದೆ. ಮಳೆ ಬರ್ತಾಯಿದೆ ಹೌದು. ಹ್ಮ್ ತುಂಬಾ ಕಷ್ಟ ಆಗೋಗಿದೆ ಇವಾಗ.

ಹ್ಮ್ ಹ್ಮ್ ಹ್ಮ್ ಇವಾಗಾದ್ರು ಸ್ವಲ್ಪ ಇದಾದ್ ಕೂಡ್ಲೆ ಗ್ ಇದ್ ಜ್ವರ ಶೀತ ನೆಗಡಿ.

ಹಾ viral ಜ್ವರ ಹೌದು ಹೌದು, ನಮ್ಮತ್ರ immunity power ಸಾ ಇಲ್ಲಲಾ ಈ ಇವಾಗಂದ್ರೆ ಬೆಳೆ ಬೆಳೆಯುವ ಬೆಳೆಯಲ್ಲಿ correct ಆಗೇನು ಸಿಕ್ತಾಯಿಲ್ಲ ನಮ್ಗೆ

ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಮನೆಯಲ್ಲೆ ಮಾಡುದ್ ತರಕಾರಿ.

ಅದು ಹೀಗೆ ಎಲ್ಲಾ ಆಗಿ . ಹೌದು ಚಳಿಯ time ಅಲ್ಲಿ ಚಳಿ ಬಿದ್ರೆ okay ನಮ್ಗೆ ಸ್ವಲ್ಪಾದ್ರೂ ನಾವು ಇದು ಮಾಡ್ಬಹುದು.

ಸರಿ ನಾನು ಒಂದು ಸ್ವಲ್ಪ busy ಇದ್ದೀನಿ, ನಾನು ಆಮೇಲೆ ಮಾಡ್~ ಮಾಡ್ತೇನೆ.

Hai ಜ್ಯೋತಿಕಾ, ನಾನ್ ಆರಾಮಾಗಿದ್ದೇನೆ, ನೀನ್ ಹೇಗಿದ್ದೀಯಾ?

ನಾನು free ಆ ಇದು work ಮುಗಿತಲ್ಲ so ಮನೆಗೆ ಹೋಗ್ತಿದ್ದೆ bus ನಲ್ಲಿದ್ದೆ. ಓಹ್ ನೀನ್ ದಿನಾ bus ಅಲ್ಲಿ travel ಮಾಡುದಾ? ಹಾ ಹೌದು, ನನ್ಗೆ ಅಂದ್ರೆ bus ಅಲ್ಲಿ ಹೋಗುದು ಅಂದ್ರೆ travel ಮಾಡುದು ಅಂದ್ರೆಸ ನನ್ಗೆ ಇಷ್ಟ, ನಂಗೆ window side seat ಅಲ್ಲಿ ಕುತ್ಕೊಂಡು ಗಾಳಿ ಬರ್ತದಲ್ಲ. ಮತ್ತೆ song ಕೇಳ್ಕೊಂಡು ಹೋಗೋದು, weather ತುಂಬ ಒಳ್ಳೆಸ ಇದ್ರೆ ನಂಗೆ ನಿದ್ರೆಸ ಬರ್ತದೆ ಹಾಗೆ, ನಿಮ್ಗೆ ಇಷ್ಟವಾ? ಹಾ ಹೌದು ನನ್ಗೂ bus ಅಲ್ಲಿ ಹೋಗುದಂದ್ರೆ ಇಷ್ಟ ಅಂದ್ರೆ window side ಅಲ್ಲಿ ಕುತ್ಕೊಂಡು ಆ ಗಾಳಿ ಎಲ್ಲ ಬರ್ತದೆ ಅಲ್ಲ ಅಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಒಂದು ಖುಷಿ ಆಗುತ್ತೆ, ಅಂದ್ರೆ ನಾವು ಯಾವ್ vehicle ಲಲ್ಲಿ ಹೋದ್ರೂ window side ಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಎಲ್ಲಾರಿಗೆ ಖುಷಿ ಆಗುತ್ತಲ್ಲ. ಹೌದ್ ಹೌದು, ಚಿಕ್ಕ ಮಕ್ಕಳಿಂದಸ ಆ ಇಷ್ಟ ಆಗ್ತದೆ. ಹೌದು ನೀವು ಮತ್ತೆ metro train ನಲ್ಲೆಲ್ಲ ಹೋಗಿದ್ದೀರಾ? Metro ದಲ್ಲಿ ಹೋಗ್ಲಿಲ್ಲ ಒಮ್ಮೆ ಹೋಗ್ಬೇಕಂತ ಇದೆ ನನ್ಗೆ ಅಂದ್ರೆ ಅದೊಂದೂ experience ಮಾಡ್ಬೇಕಂತ ಇದೆ ನನ್ಗೆ, ಮತ್ತೇ ನಂಗೆ bike ಅಲ್ಲಿ ಹೋಗುದು, car ರಲ್ಲಿ long drive ಎಲ್ಲ ಹೋಗುದು ತುಂಬ ಇಷ್ಟ ನಂಗೆ. so ಹಾಗೆ, ಮತ್ತೆ ನಿಮ್ಗೆ ಯಾವ್ದೆಲ್ಲ drive ಇಷ್ಟ? ಹಾ ನನ್ಗೂ ಆ long drive ಹೋಗ್ಬೇಕಂತ ಆಸೆ ಇದೆ ಅಂದ್ರೆ, ಒಬ್ಬಳೇ ಹೋಗ್ಬೇಕಂತ ಆಸೆ ಇದೆ, ಅಂದ್ರೆ India ದಲ್ಲಿ ತುಂಬ places ಇದೆ ನಾವು visit ಮಾಡ್ಲಿಲ್ಲದು Taj mahal ಇದೆ, Lotus temple ಇದೆ, golden temple ಮತ್ತೆ ಕೇರಳ, ಇವೆಲ್ಲ ಹೋಗಿದ್ದೇವೆ ನಾವು school trip ಎಲ್ಲ ಇರುವಾಗ friends ಜೊತೆ ಎಲ್ಲ ಹೋಗಿದ್ದೇವಲ್ಲ, bus ಎಲ್ಲೆಲ್ಲ ಹೋಗಿದ್ದೇವೆ. so train ನಲ್ಲಿ travel ಮಾಡ್ಬೇಕಂತ ಆಸೆ ಇದೆ, train ಅಲ್ಲಿ ಕೂಡ ಒಬ್ಬಳೇ ಹೋಗಿ ಎಲ್ಲಾ visit ಮಾಡ್ಬೇಕಂತ ಆಸೆ ಇದೆ, friends ಜೊತೆ ಹೋಗೂದಾದ್ರೆ ನಾನು ನಿನ್ಗೆ ಕೂಡ ಕರಿತೆನೆ, ನೀನ್ ಕೂಡ ಬಾ ಆಯ್ತಾ. ಹಾ ಬರ್ತೇನೆ ಬರ್ತೇನೆ, ಮತ್ತೆ ನಾನ್ಸ train ನಲ್ಲಿ ನಾ ಹೋಗಿದ್ದೇನೆ ಕೇರಳಗೆ, ಮಡಿಕೇರಿಗೆ ಎಲ್ಲ ಹೋಗಿದ್ದೆ ಒಮ್ಮೆ ಮತ್ತೆ ಆ ಇಲ್ಲಿ ಹತ್ತಿರದ places ಎಲ್ಲ visit ಮಾಡಿದ್ದೇನೆ ಅಂದ್ರೆ beaches ಇದೆ ಅಲ್ಲ ಆ ಕಾಪು beach , ಪಡುಬಿದ್ರಿ beach , ಮಲ್ಪೆ beach ಮತ್ತೆ ದೇವಸ್ಥಾನ ಎಲ್ಲಾ visit ಮಾಡಿದ್ದೇನೆ ಇದೂ ಆ ಉಡುಪಿ ಕೃಷ್ಣ ಮಠ, ಮತ್ತೆ ಉಚ್ಚಿಲ temple ಲೆಲ್ಲ ಹಾಗೆ. ನೀವ್ ನಿಮ್ಮ local places ಯಾವ್ದೆಲ್ಲ visit ಮಾಡಿದ್ದೀರಿ? ಹಾ ನಾನ್ ಕೂಡ local places ಗೆಲ್ಲಾ travel ಮಾಡಿದ್ದೇನೆ, ಅಂದ್ರೆ beach ಇದೆ ನಮ್ ಮನೆ ಹತ್ರಾನೇ ಸ್ವಲ್ಪ ಹತ್ರಾನೇ beach ಇದೆ ಮಲ್ಪೆ beach , ಮತ್ತೆ ಕಾಪು beach , ಮತ್ತೆ ಸುಮಾರ್ beach ಇದೆ. ಸದ್ಯಕ್ಕೆ ನೆನ್ಪಾಗುದಿಲ್ಲ Manglore ರಲ್ಲಿ ಸುಮಾರ್ beach ಇದೆ ಅಲ್ಲಿಗ್ ಕೂಡ ಹೋಗಿದೆವೆ. ಮತ್ತೇ ನನ್ಗೆ Abroad ಡೆಲ್ಲಾ ಹೋಗಿ ತುಂಬಾ ಆ places visit ಮಾಡ್ಬೇಕಂತ ಆಸೆ ನನ್ಗೆ flight ಅಲ್ಲಿ ಕೂಡ ಹೋಗ್ಲಿಲ್ಲ ಒಂದ್ ಸತಿ ಕೂಡ ಹೋಗಿ, ಮತ್ತೆ Switzerland . ಆ London beach ನಾವು ತುಂಬಾ ಕೇಳಿದ್ದೇವೆ ನಾವು ಹೋಗ್ಲಿಲ್ಲ ಅಲ್ಲ, ಒಂದು ಸರ್ತಿ ಹೋಗಿ experience ಮಾಡ್ಬೇಕಂತ ಆಸೆ ಇದೆ, ನಿಮ್ಗೂ ಹೋಗಲಿಕ್ಕೆ ಮನಸುಂಟಾ? ಹಾ ಹೌದು ನನ್ಗೆ Paris ಯೆಲ್ಲ ಹೋಗ್ಬೇಕಂತಿದೆ Switzerland ಅಲ್ಲಿಗೆಲ್ಲ ಮತ್ತೆ flight ಅಲ್ಲಿ ಒಮ್ಮೆಸ ಹೋಗ್ಲಿಲ್ಲ ಅಲ so ಅದ್ರಿ ಅದ್ರಲ್ಲಿಸ ಹೋಗ್ಬೇಕಂತಿದೆ ಒಮ್ಮೆ ಹಾಗೆ.

ಮತ್ತೆ flight ಅಲ್ಲಿ travel ಮಾಡ್ಬೇಕಂತ ಇದೆ, ಮತ್ತೆ India ದಲ್ಲಿಸ ಕೆಲವು places ಇದೆ ನನ್ಗೆ visit ಮಾಡ್ಬೇಕಂತದ್ದು ಅಂದ್ರೆತಾಜ್‌ ಮಹಲ್‌. ಮತ್ತೆ ನನ್ಗೆ ಕರ್ನಾಟಕದಲ್ಲಿ ಮೈಸೂರು ದಸ್ರ ನೋಡ್ಬೇಕಂತ ಇದೆ. ಅಲ್ಲಿ ತುಂಬಾ ಅದ್ದೂರಿಯಿಂದ ಮಾಡ್ತಾರಂತಲ್ಲ, so ಅಲ್ಲಿ ಅಲ್ಲಿಗೆ ಒಂದು ಹೋಗ್ಬೇಕು ಅಂತ ಇದೆ. ನಿಮ್ಗೆ? ಹೌದು ನನ್ಗೆ ಕೂಡ ಹೋಗ್ಬೇಕಂತ ಆಸೆ ಇದೆ ಮೈಸೂರಿಗೆ ದಸರಾ time ಮಲ್ಲಿ ಮೈಸೂರ್ ಹೊಬೇಕ್ ಅಂತ ಆಗ್ತದೆ ನಾವು ಎಲ್ಲ plan ಮಾಡಿ ಒಟ್ಟಿಗೆ ಹೋಗುವ ಅಲಾ? ಹಾ ಒಮ್~ ಒಮ್ಮೆ ಹೋಗುವ, ಮತ್ತೆ ಅದೇ ಆ ಇದು ತಾಜ್‌ ಮಹಲ್‌ ಅಲ್ಲಿ history ಯದ್ದು places ಇದೆ ಅಲ್ಲ, so ಅಲ್ಲಿಯೆಲ್ಲ ಹೋಗ್ಬೇಕಂತ ನನ್ಗೆ ತುಂಬಾ interest . ಅಂದ್ರೆ ಅಲ್ಲಿ ಹೋಗಿ ಅಲ್ಲಿಯದ್ದು story ಎಲ್ಲಾ ತಿಳ್ಕೊಳೋದು, ಅಲ್ಲಿ ಬಗ್ಗೆ ಅಲ್ಲಿ ಜನದ್ ಬಗ್ಗೆ ಗೊತ್ತು ಮಾಡ್ಕೊಕ್ಕೊಳೋದು, ಹಾಗೆ ಎಲ್ಲ ತುಂಬ ಇಷ್ಟ. ಹೌದೌದು, ನಾವು ಹೋಗ್ಬೇಕು ಒಟ್ಟಿಗೆ ಹೋಗುವ, ಆ ಒಬ್ರು guider ಇದ್ರೆ ಒಳ್ಳೆ ಆಗುತ್ತೆ ಅಲ. ಹೌದು guide ಇರ್ಬೇಕ್, ಇಲ್ಲಾದ್ರೆ ನಮ್ಗೇ ಅಂದ್ರೆ time waste ಆಗ್ತದೆ ಅಲ್ಲಿ ಇಲ್ಲಿ ಹೋಗುವಾಗ, ಹಾಗೆ. ಹಾ ಸರಿ ಹೌದು, ಎಲ್ಲಾ ಕಡೆ ಹೋಗುವ ಅಲಾ?

ನಾವು list ಮಾಡಿ ಆ places ಗೆ ಹೋಗುವ. ಹಾ list ಮಾಡಿ ಹೋಗುವ ಮತ್ತೆ, ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ಹೋಗ್ಬೇಕಂತ ಇದ್ಯಾ places ? ಕರ್ನಾಟಕದಲ್ಲಿ ನನ್ಗೆ ಹೋಗ್ಲಿಕ್ಕೇ places ಸುಮಾರಿದೆ ಅಂದ್ರೆ list ಮಾಡ್ಬೇಕು ನಂಗೀಗ ನೆನ್ಪ್ ಬರುದಿಲ್ಲ sudden ಆಗಿ.

India ದಲ್ಲಿ ನಾನ್ ಹೇಳಿದೆ ಅಲ ತಾಜ್‌ಮಹಲ್‌ ಆ ಹಾಗೆ ಸುಮಾರಿದೆ Lotus golden temple ಅಂತ ಇದೆ, ಅವೆಲ್ಲ ಒಂದು historical places ಅಲ ಹೋಗಿ information ಎಲ್ಲ collect ಮಾಡ್ಬೇಕು. ಮತ್ತೆ new new places ಗೆ ಹೋಗ್ಲಿಕ್ಕೆ ನನ್ಗೆ ಮನಸಿದೆ ಹೋಗ್ಬೇಕು. ಹಾ ನಂಗೆಸ ರಾಜಸ್ತಾನ್ ಅಲ್ಲಿಗೆಲ್ಲ ಹೋಗ್ಬೇಕಂತ ಇದೆ ಅಲ್ಲಿ desert ಎಲ್ಲ ಅಂತೆಲ್ಲ so ಅಲ್ಲಿಗೆಲ್ಲ ಹೋಗ್ಬೇಕು ಕಾಶ್ಮೀರ್, ಮನಾಲಿ ಅಲ್ಲಿಗೆಲ್ಲ ಹೋಗ್ಬೇಕು.

ಹಾ ಸರಿ ಹಾಗಾದ್ರೆ ನಾವು ಹೋಗುವ ಒಂದ್ ಸತಿ. ಹಾ ನನ್ಗೆ ಬೇರೆ call ಬರ್ತಿದೆ ರಮ್ಯಾ ನಾನ್ ಇನ್ನೊಮ್ಮೆ call ಮಾಡ್ತೇನೆ ಆಯ್ತಾ. ಹಾ ಸರಿ ಹಾಗಾದ್ರೆ, .

ನಾನ. ನೋಡಬೇಕೋ ಎಲ್ಲಾರ ಹೋಗ್ಬೇಕಂತ ಮಾಡಿದ್ವ.

ಹಾ. ನನಗೂ ಅದೇ ಇತ್ತ ಆದ್ರ friends ಯಾರರ ಬರ್ತಾರೇನ?

ಇಲ್ಲಾ ಎಲ್ಲಾರೂ ಹೊರಗಡೆ ಊಟಕ್ಕ ಎಲ್ಲಾರ ವ್ಯವಸ್ಥೆ ಮಾಡೋಣ.

ಅಂದ್ರ ಎಲ್ಲಾ ನಮ್ಮ ಸ್ನೇಹಿತರ ಕರಕೊಂಡ.

ಒಂದ್ bike ಮ್ಯಾಲ ಇಬ್ಬಿಬ್ರು ಹಿಂಗ trip ಮಾಡ್ಕೊಂಡ್ ಹೋಗಿ.

ಹಾ fire camp ರಾತ್ರಿ ಹನ್ನೆರಡ್ ಘಂಟೆಗೆ celebrate ಮಾಡ್ಬೇಕಂತ.

ಈವತ್ ಮತ್ತೇ gift ಅದ್ ಯಾರಿಗ್ ಕೋಡ್ತೀಯಾ?

ಏ ನನಗ್ಯಾರದಾರಪ್ಪಾ ಕೊಡಾಕ. ಯಾರಿಗಿಲ್ಲಾ ನಾವೇ ನಾವ್ ನಾವೇ ಮಾಡೋದ್ ಉತ್ಸವ ಮಾಡ್ಕೋಳೋಣ ಎಲ್ಲಾ.

ಅಲ್ಲಾ ready ಮಾಡ್ಕೋಂಡ್.

ಅವನೇನೊ ಮನೆ ಮನ್ಯಾಗ ಕಳಸಂಗಿಲ್ಲಾ ಹಂಗ ಹಿಂಗ ಹೇಳತ್ತಾನ.

ಅವನ ನೋಡ್ತೇನಂತ ಹೇಳ್ಯಾನ ಇಬ್ಬರು ಹಂಗ ಅದಾರ ಅವ್ರು.

ಸರಿಯಾಗಿ ಹೇಳಿ ಅವ್ನ್ರು ಹೂಂ ಅನಸ್ಕೊಬೇಕ. ಈ ಸಾರೀ ನೋಡೊಪ್ಪಾ happy new year ಇದೆ ಹೊಸ ವಷ್೯ದೊಂದು ಎಲ್ಲಾರು ಇದೊಂದು ವಷ೯ enjoy ಮಾಡಣ. ಹಂಗಲ್ಲೊ ಹ್ವಾದ ಸಾರಿನು ಹಿಂಗ ಆಯ್ತ ಎಲ್ಲಾ late late ಆಗಿತ್ತ. ಅದಕ್ಕೆ ಈ ವಷ೯ನಾದ್ರೂ ಚೆನ್ನಾಗಿ celebration ಮಾಡಣ.

ಯಾಕ್ ಯಾಕಂದ್ರ ಈ ವಷ೯ ಎಲ್ಲಾರು job ಹಿಡ್ದೇವಲ್ಲಾ.

ಹಾಗಾಗಿ ಈ ವಷ೯ ಎಲ್ಲಾರಿಗು ನೆನಪುಳಿದಿರಬೇಕ ನೋಡು. ಇದ ಮೊದಲನೆ ಸಂಬಳ ಅಲ ನಮ್ದ್ ನೌಕರಿ ಹಿಡಿದ್ಮ್ಯಾಲೆ.

ಹ್ಮ್ ಅದ ನಮ್ ಉದ್ಯೋಗ ಹತ್ತೇತಲ್ಲಾ ಅದಕ ಏನರೊಂದ್ ಸಂಭ್ರಮ ಆಗ್ಲಿ.

ಮತ್ತಾ ನಮ್ staff ದವರೆಲ್ಲಾ sweet ಹಂಚುಣಾ.